ಇಲ್ಲಿ ಒಂದ ಪ್ಯಾಕ್ಟರಿ ಅಂತಾರಿ ಪ್ಯಾ--

ಸ್ಟಾರ್ಟ್ ಮಾಡ್ಕೊಳೋದಕ್ಕೆ ಬ್ಯಾರಲ್ ಗಳ್ ರೆಡಿ ಮಾಡಿರುತ್ತಾರೆ.

ಹಡಗಲ್ಲಿಂದ ಆಕಡೆ ಹೋಗಿ ದಾಟ್ಬೇಕು ಮತ್ತಿಲ್ಲಿ ಗುಡಿ ಗೋಪುರಗಳು ಕಾಣ್ತಿದೆ ಎರಡು.

ಆಕಡೆ ವಾತಾವರಣವಿರುತ್ತೆ ಚೆನ್ನಾಗಿದೆ ನೆಟ್ನೆಸ್ ಇದೆ.

ಇಲ್ಲಿ ಎಲ್ಲಾ ತರದ ಊಟ ಸಿಗ್ತಾ ಇದೆ.

ವಾಹನಗಳಿಗೆ ಎಲ್ಲಾ ಟೈಯರ್ ಗಳು ಸಿಗುತ್ತವೆ.

ಇಲ್ಲಿ ಜಾರೊ ಬಂಡಿ ಮತ್ತೆ ಇಲ್ಲಿ ಪ್ರಾಣಿ ಮೇಲೆ ಕೂತ್ಕೊಂಡ್ ಆಡುವುದು ಮತ್ ಇಲ್ಲಿ ಕೆಳಗಡೆ ಮ್ಯಾಟ್ ವ್ಯವಸ್ಥೆ--

ನನ್ ಜೀಪ್ ನಿಂತಿದೆ ಬೈಕ್ ಗಳಿವೆ.

ಕೃಷ್ಣಗೆ ಕಿರೀಟ ಚೆನ್ನಾಗ್ ಮಾಡಿದಾರೆ ಮತ್ತ ಲೈಟಿಂಗ್ ಕೈಯಲ್ಲಿ ಕೊಳಲು--

ಇದು ಫಿಟ್ನೆಸ್ ಕೋಚ್ಮೆನ್ ಬಾಡಿ ನ--

ಇವರು ಸೆಲ್ಫಿ ಫೋಟೋ ತೆಗೆದಿರುತ್ತಾರೆ ಎಲ್ಲ ತರ ಲೈಟಿಂಗ್ಸ್ ಮಿಷಿನ್ ಗಳಿದ್ದಾವೆ .

ಕುರ್ಕುರೆ ಮತ್ತು ಹುಡ್ರು ತಿನ್ನ ತಕ್ಕಂತ ಚಾಕಲೇಟ್ ಮತ್ತೆ ಸ್ವೀಟ್ಸ್ ವಾಟರ್ ಬಾಟ್ಲಿ ಇದೆಲ್ಲಾ ತರ ಇದೆ ಚೆನ್ನಾಗೆ ಸಿಗತಾವೇ ಇಲ್ಲಿ.

ಮತ್ತು ಶಾಂಪು ಹಾಗೆ ಎಲ್ಲ ತರ ಸಿಗುತ್ತವೆ.

ಕಲ್ ಕೂಡ ಹಾಕಿದ್ದಾರೆ ಕೂಡೋದಕ್ಕೆ ಏನು ತೊಂದರೆ ಇಲ್ಲ.

ಇಲ್ಲಿ ಎಲ್ಲ ತರ ಬುಕ್ ಸಿಗುತ್ತೆ ಮತ್ತೆ ಕ್ಯಾಲೆಂಡರ್ --

ಇಲ್ಲಿ ಗಿಡಗಳನ್ನು ಸಣ್ಣ ಸಣ್ಣ ಸಸಿಯನ್ನು ಬೆಳೆಸುತ್ತಾರೆ.

ಮತ್ತಿಲ್ಲಿ ನೀರಿನ್ ವ್ಯವಸ್ಥೆ ಕೂಡ ಇರುತ್ತದೆ.

ಮತ್ ಇಲ್ ಸ್ವಚ್ಛತೆ ಇದೆ ನೀಟ್ನೆಸ್ ಇದೆ.

ಇದೊಂದು ವಿಗ್ರಹ ಮಾಡುವ ಸ್ಥಳ ಇರುತ್ತದೆ.

ಬಾವಿಲಿ ಆಮಿಗಳಿಗೆ ಇಳಿಯಲು ಮತ್ತು ಹತ್ತಲು ದಾರಿ ಮಾಡಿರುತ್ತಾರೆ.

ಸೆಂಟ್ರಲ್ಲಿ ನೀರ್ ಹರ್ಕೊಂಡ್ ಹೋಗ್ತಿರುತ್ತದೆ ಇಲ್ ಒಂದು ದೇವಸ್ಥಾನ ಇದೆ.

ಇಲ್ಲಿ ಬೋಟ್ ಗಳಲ್ಲಿ ಅವರೇ ಮಿಷನ್ ಅಂದ್ರೆ ಎಲೆಕ್ಟ್ರಿಕಲ್ ಬೋಟ್ ಇರ್ತವೆ ಇವು.

ಇದು ಮನಿ ಮ್ಯಳಿಗೆ ಫೋಟೋ ತಗ್ದಿದ್ದಾರೆ.

ಮತ್ತೆ ಇಲ್ಲಿ ಗಿಡ ಮರಗಳು ಒಳ್ಳೆ ವಾತಾವರಣ ಇರುತ್ತೆ.

ಚೆನ್ನಾಗ್ ಕಾರ್ ಸರ್ವೀಸ್ ಮಾಡಿ ಕೊಡುತ್ತಾರೆ ಮತ್ತಿಲ್ಲಿ ಒಳಗೆ ನೀಟ್ನೆಸ್ ಇರುತ್ತೆ ಚೆನ್ನಾಗಿದೆ.

ಮತ್ತೆ ಕಾರ್ಸ್ ಕಂಡೀಷನ್ ಗಳ ಚೆನ್ನಾಗ್ ಮಾಡಿಕೊಡುತ್ತಾರೆ.

ಇದು ಕೊಪ್ಪಳ ಗಾಡಿ ಇರಬಹುದು ಕೆ_ಎ ಥರ್ಟಿ ಸೆವೆನ್ ಎಂ ಫೈವ್ ಸಿಕ್ಸ್ ಫೈವ್ ಒನ್ ಅಂತ ಹಾಕಿದ್ದಾರೆ.

ಇಲ್ಲಿ ಗಾಡಿ ನಿಲ್ಸವ ಸ್ಥಳ ಇರುತ್ತೆ ಚೆನ್ನಾಗಿದೆ ನೀಟ್ನೆಸ್ ಇದೆ.

ಚನ್ನಾಗಿದೆ ನೀಟ್ನೆಸ್ ಒಳ್ಳೆ ವಾತಾವರಣ ಇರುತ್ತೆ.

ಅವರ್ ನೇಮ್ ಹಾಕಿದ್ದಾರೆ ಪೈಪ್ ಇಲ್ಲಿದೆ ನೀರ್ ಬೀಳೋದಕ್ಕೆ.

ಮತ್ತೆ ಕಸ್ಟಮರ್ ಬಂದ್ರೆ ವೆಲ್ಕಮ್ ಮಾಡುತ್ತಾರೆ ಇವ್ರು ಗೇಟ್ ನಲ್ಲಿ ನಿಂತಿದ್ದಾರೆ.

ಇದರಲ್ಲಿ ಎ_ಟಿ_ಎಂ ಮುಂದ್ಗಡೆ ನಿಂತ್ಕೊಂಡ್ ಫೋಟೋ ತೆಗಿತ್ತಿದ್ದಾರೆ.

ಮತ್ತಿಲ್ಲಿ ಇರುವುದರಿಂದ ಕಾಡು ಪ್ರಾಣಿಗಳು ಇರುತ್ತವೆ.

ಮತ್ತು ಇಲ್ ನೀರ್ ಸ್ವಚತೆ ಇದೆ ಚೆನ್ನಾಗ್ ಇದೆ.

ಇದು ಒಳ್ಳೆ ಫ್ರೆಶ್ ಮೈಂಡ್ ಮೈಂಡ್ ಫ್ರೆಶ್ ಆಗುತ್ತ ಇಲ್ಲಿ ಬರೋದ್ರಿಂದ.

ಮತ್ತೆ ಇಲ್ಲಿ ರಿಮೋಟ್ ಕಾರ್ ಮತ್ತೆ ಲೈಟಿಂಗ್ ಬಿಲ್ ಸೆಲ್ಲೂ ಎಲ್ಲಾ ತರ ಸಿಗುತ್ತೆ ಡೆಕೊರೇಷನ್ ಚನ್ನಾಗಿದೆ.

ಇಲ್ಲಿ ಸಣ್ ಸಣ್ ದೊಡ್ಡೊವೆಲ್ಲಾ ಸಿಗುತ್ತೆ ಕಾರ್ ಮತ್ತು ಬಸ್ಸು ಟ್ರೈನು ಎಲ್ಲ ತರ ಸಿಗುತ್ತೆ ನೀಟ್ನೆಸ್ಸು ಚೆನ್ನಾಗಿದೆ.